ಆನೆ ಇದೆ ಆನೆಯ ಸಂಡಿಯ ಮೇಲೆ ಒಬ್ಬ ವ್ಯಕ್ತಿಯನ್ನು ಕೊಂತಿದ್ದಾನೆ.

ಟ್ರಾವೆಲ್ಸ್ ಮೇ ಇದೆ ಮತ್ತು ಒಂದು ಮನೆ ಇದೆ.

ಇದು ಒಂದು ಮೂರುತಿಯ ಸ್ಟೋರವಿದೆ ಇದರಲ್ಲಿ ಗಡಿಯಾರವಿದೆ ರಾಧಾಕೃಷ್ಣನ್ ಮೂರ್ತಿ ಇದೆ.

ವೈಯರ್ ಅದ ತಂತಿಗಳಿವೆ ಫ್ಯಾನ್ ಇದೆ ಬೇವಿನ ಗಿಡ ಇದೆ.

ಇದು ಮೆಡಿಕಲ್ ವಿದೆ ಇದರಲ್ಲಿ ಪತಂಜಲಿಯ ಸಾಮಾನುಗಳಿವೆ.

ಇದರಲ್ಲಿ ಒಬ್ಬ ಹುಡುಗಿ ನಿಸರ್ಗುಂಡಿ ಆಡುತ್ತಿದ್ದಾಳೆ.

ಚಿಡಿಗಳಿವೆ ಮತ್ತು ಎಂಟ್ರನ್ಸ್ ಗೆ ಗೇಟ ವಿದೆ.

ಇದು ಒಂದು ಬೆಂಬುಲಗೆ ಬುಕ್ ಡಿಪೋ ಇದೆ.

ಇಲ್ಲಿ ಐದು ಲೈಟದ ಕ್ಯಾಂಪ್ ಗಳಿವೆ.

ಅದರಲ್ಲಿ ಕೇಬಲ್ಸ್ ಅಂಡ್ ವಯರ್ಸ್ ಲೈಟನಿಂಗ್ ಅಪ್ಲಿಕೇಶನ್ಸ್ ಟೂಗಳು ಇವೆ.

ಮತ್ತು ಎರಡು ಜನ ಇದ್ದಾರೆ ಮತ್ತು ಗಿಡವಿದೆ.

ಮತ್ತು ಗ್ರೀನ್ ಕಲರ್ ದು ಬಾಕ್ಸು ಇದೆ.

ಜೈ ಭವಾನಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಟೋ ನಿಂತಿದೆ ಅದರ ಬಾಜು ಬಟ್ಟೆಯ ದುಕಾನವಿದೆ ಇದರಲ್ಲಿ ತರ ತರದ ಟಾಪ್ ಗಳಿವೆ.